ಇದೊಂದು ಬುಕ್ ಸ್ಟಾಲ್ ಇಲ್ಲಿ ರಿಲಿಜಿಯನ್ಸ್ ಮತ್ತೆ ಫಿಲಾಸಫಿಗಳದೆಲ್ಲಾ ಬುಕ್ಸ್ ಇಟ್ಟಿದ್ದಾರೆ ಒಳ್ಳೊಳ್ಳೆ ಪ್ರಭಾವಿ ವ್ಯಕ್ತಿಗಳ್ ದೆಲ್ಲ ಬುಕ್ಸಿಟ್ಟಿದ್ದಾರೆ. .

ಇದೊಂದು ಫಿಲಂ ಟಾಕೀಸ್ . ಇದರ ಹೆಸರು ಒಂದು ಸಿದ್ಧಾರ್ಥ್ ಅಂತ ಹೇಳಿ ಚಿತ್ರಮಂದಿರ ಇದು. ಇಲ್ಲಿ ಸೈಡಲ್ಲೆಲ್ಲ ಕಂಬಿ ಹಾಕಿದ್ದಾರೆ ಅಲ್ಲಿ ಟಿಕೆಟ್ ಅನ್ನು ತಗೋಳೋ ಹಂಗೆ ಹಾಕಿದ್ದಾರೆ.

ಒಂದು ಮದುವೆಯ ಮನೆಯ ಒಂದು ಹಾಲ್ ಇದು ಆಹ್ಹ್ ಇದು ಮದುವೆ ನಡೀತಾ ಇದೆ ಅನ್ಸುತ್ತೆ ಚೇರ್ಸ್ ಗಳೆಲ್ಲ ಹಾಕಿದ್ದಾರೆ ತುಂಬಾ ದೊಡ್ಡದಾಗಿದೆ ನೋಡಿ ಅದು ಮದುವೆ ಕನ್ವೆನ್ಷನಲ್ ಹಾಲ್ ದೊಡ್ಡ್ ದೊಡ್ಡ್ ಕಿಟಿಕಿಗಳು ಎಷ್ಟು ಚೆನ್ನಾಗಿದೆ .